ಇಲ್ಲಿ ಗಿಡಗಳು ಮರಗಳು ಬೆಳೆಸೋದರಿಂದ ಇಲ್ಲಿ ಪರಿಸರ ಉಳಿತಾಯ ಆಗುತ್ತದೆ.

ಈ ದೃಶ್ಯದಲ್ಲಿ ಕಂಡುಬರುವುದು ಏನಂದರೆ ಇಲ್ಲಿ ಹೂವುಗಳನ್ನು ಅ -ಅ ಅಲಂಕಾರ ಮಾಡುತ್ತಾರೆ ಈ ಅಲಂಕಾರವು ಬಾ-ಬಾ ಬಾಗಿಲಲ್ಲಿ ಹಾಗೂ ದೇವರ--

ಈ ದೃಶ್ಯದಲ್ಲಿ ಕಂಡುಬರುವೆನೆಂದರೇ ಇಲ್ಲಿ ಒಂದು ರಾಡುಗಳನ್ನು ನೀಟಾಗಿ ಜೋಡಿಸಿದ್ದಾರೆ ಹಾಗೂ ಇಲ್ಲಿಒಂದು ಮರವಿದೆ ಹಾಗೂ ದೊಡ್ಡ ಬಿಲ್ಡಿಂಗ್ ತರ ಕಾಣುತ್ತ ಇದೆ ಹಾಗೂ ಅಲ್ಲಿ ಫ್ಯಾಕ್ಟರಿ .]

ವೈ ಕೆ ವೈ ವಯ್ಯು ಮಾಲಿನ್ಯ ಜಾಸ್ತಿ ಮಾಡುತ್ತಿದ್ದಾರೆ.

ಚೇರ್ಗಳು ಹಾಗು ಸೋಫಾ ಗಳು ಇಲ್ಲಿ ಕಂಡುಬರ್ತವೇ.